ಹಾಗು ಕೆಲವರು ನಿಂತುಕೊಂಡು ಆಟನಾಡುತ್ತಿರುವದನ್ನು ನೋಡುತ್ತಿದ್ದಾರೆ.

ಅಲ್ಲಿ ಹಿರಿಯ ಒಬ್ಬರು ದೇವರ ಪಾದವನ್ನು ಮುಟ್ಟಿ ನಮಸ್ಕರಿಸುತ್ತಿದ್ದಾರೆ.

ಹಾಗೂ ಅಂಗಡಿಗೆ ಬೇಲೂನ್ ಇಂದ ಕೂಡ ಅಲಂಕಾರವನ್ನು ಮಾಡಿದ್ದಾರೆ.

ಜಾಮೆಟ್ರಿ ಪೆನ್ನ್ ಗಳನ್ನು ಸಹ ಇಟ್ಟಿದ್ದಾರೆ.

ಹಾಗು ಅಲ್ಲಿ ಬಯೋಮೆಟ್ರಿಕ್ ರೀತಿಯ ಒಂದು ಮಿಷಿನ್ ಅನ್ನು ಕೂಡ ಹಾಕಿದ್ದಾರೆ.

ಇಲ್ಲಿ ಎಲ್ಲಾ ರೀತಿಯ ಕಾರುಗಳು ಕೂಡ ಸಾಲಾಗಿ ನಿಲ್ಲಿಸಿದ್ದಾರೆ.

ಒಂದು ಮರ ಇದೆ ಹಾಗು ಮುರರಿಂದ ನಾಲಕು ಸುಮಾರು ಕಂಬಗಳು ಇವೆ.

ಇದು ಒಂದು ಮಸೀದಿ ಅಲ್ಲಿ ಬಹಳ ಜನ ಧ್ಯಾನ ಮಾಡಲು ಬಂದಿದ್ದಾರೆ ಅಂದರೆ ನಮಾಜ್.